ಈ ಪಾರ್ಕಿನಲ್ಲಿ ಹಲವಾರು ಗಿಡಮರಗಳು ಹಾಗು ಹುಲ್ಲುಗಳನ್ನು ಕೂಡ ನೋಡಬಹುದು.

ಈ ಬಿಲ್ಡಿಂಗ್ಸ್ ಮೇಲೆ ಆಪ್ಟಿಕ್ ನೆಸ್ಟ್ ಹ್ಯಾಮರ್ ಫಿಟ್ನೆಸ್ ಎಂದು ಬರೆಯಲಾಗಿದೆ.

ಹಾಗೆಯೇ ಈ ಗ್ಯಾರೇಜಿನ ಒಳಗಡೆ ಒಂದು ಕಾರ್ ಅನ್ನು ರಿಪೇರಿ ಮಾಡಲಾಗಿದೆ.

ಇಲ್ಲಿ ಗುರುಗಳು ಶಿಷ್ಯರಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ಶ್ವಿಫ್ಟ್ ಕಾರನ್ನು ನೋಡಬಹುದು.

ಹಾಗೆ ಒಂದೆರೆಡು ಬಿಲ್ಡಿಂಗ್ಸ್ಗಳನ್ನು ಕೂಡ ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಖನ್ನೂರು ಗ್ರೋಸರಿ ಎಂಬ ಹೆಸರಿರುವ ಒಂದು ಶಾಪ್ ಅನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ವಂದಿನಿ ಶೇಕರಿ ಎಂಬ ಬೇಕರಿಯನ್ನು ನೋಡಬಹುದು.

ಈ ಕಾರ್ ಗ್ಯಾರೇಜಿನಲ್ಲಿ ಇಬ್ಬರು ವ್ಯಕ್ತಿ ಒಂದು ಕಾರನ್ನು ರಿಪೇರಿ ಮಾಡುತ್ತಿದ್ದಾರೆ.

ಇದರ ಜೊತೆಗೆ ಒಂದಿಷ್ಟು ನಾನ್ ವೆಜ್ ಪದಾರ್ಥಗಳನ್ನು ಕೂಡ ನೋಡಬಹುದು.

ಇವುಗಳ ಮೇಲೆ ಐವತ್ತು ಪರ್ಸೆಂಟ್ ಆಫ್ ಎಂದು ಬರೆಯಲಾಗಿದೆ.

ಈ ಮಾಲಿನ ಮೇಲೆ ಒಂದು ಕಾರ್ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕಿದ್ದಾರೆ.

ಈ ಸ್ಪೋರ್ಟ್ಸ್ ಶಾಪಿನಲ್ಲಿ ಗ್ರಾಹಕರು ನಿಂತಿದ್ದಾರೆ.

ಹಾಗೆ ಈ ಅಂಗಡಿಯ ಹೊರಗಡೆ ಹಲವಾರು ಜನರು ನಿಂತಿದ್ದಾರೆ.

ಹಾಗೆ ಈ ಸಮುದ್ರದ ಮೇಲೆ ಒಂದು ಹಡಗನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಬೆಂಚ್ ಅನ್ನು ನೋಡಬಹುದು.

ಒಂದು ಫೋಟೋ ಆಲ್ಬಂನಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಅರನ್ನು ನೋಡಬಹುದು.

ಅದರಲ್ಲಿ ಮೂರು ಜನರು ಒಂದು ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಎರಡು ವ್ಯಕ್ತಿಗಳನ್ನು ನೋಡಬಹುದು.

ಅದರಲ್ಲಿ ಒಬ್ಬ ಗ್ರೀನ್ ಕಲರ್ ಶರ್ಟ್ ಅನ್ನು ಹಾಕಿಕೊಂಡಿದ್ದಾನೆ.

ಈ ಗೋಪುರವನ್ನು ಕೆಂಪು ಹಾಗು ಹಳದಿ ಬಣ್ಣದಿಂದ ಪೆಂಟ್ ಮಾಡಲಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಚರ್ಚ್ನ ಒಳಗಡೆ ನಡೆಯುತ್ತಿರುವ ಪ್ರಾರ್ಥನೆಯನ್ನು ನೋಡಬಹುದು.